ಬೈಬಲ್ ಇವರ ಪ್ರ ಪವಿತ್ರ ಗ್ರಂಥವಾಗಿರತ್ತೆ. ಸೊ ಅದನ್ನ ಓದ್ಕೊಂಡು .]

ಇಲ್ಲಿ ಜನಗಳು ಉಳ್ಕೊಳೋಕೆ ಕೂಡ ಬರ್ತಾ ಇರ್ತಾರೆ ಅದಾದ್ಮೇಲೆ ಇಲ್ಲಿ ಆ ನಮಗೆ ಬೇಕಾದಷ್ಟು ಫೆಸಿಲಿಟೀಸ್ ಗಳೆಲ್ಲ ತುಂಬಾ ಚನ್ನಾಗ್ ಮಾಡಿರ್ತಾರೆ. ಏ.ಸಿ ರೂಮ್ಸ್ ಬೇಕಾ ಅತ್ವ ನಾರ್ಮಲ್ ರೂಮ್ಸ್ ಬೇಕಾ ಎಲ್ಲ ಇರುತ್ತೆ.

ಅದಾದ್ಮೇಲೆ ಇದು ಮುಳ್ಳು ಎಲ್ಲ ಇರುತ್ತೆ ಅದ್ರೊಳ್ಳಗಡೆಯೇ ಚಿಕ್ಕ್ ಚಿಕ್ಕ್ ದು ಅದು ಎಲ್ಲ ನಾವು ನೋಡ್ಕೊಂಡು ತಿನ್ಬೇಕು. ಕಬಾಬ್ ಮಾಡಿದ್ರು ಅಂತೂ ತುಂಬಾ ಚನ್ನಾಗ್ ಇರುತ್ತೆ ಟೇಸ್ಟ್ ಆಗಿ.

ಮೆಂಟಲ್ ಅಲ್ಲಿ ಇರ್ತಾರೆ ಅವ್ರ್ ಇನ್ ಬಟ್ ಅದು ತುಂಬಾ ಚನ್ನಾಗ್ ಕಾನಾಸ್ತಾ ಇರುತ್ತೆ. ಅದಾದ್ಮೇಲೆ ಅಲ್ಲಿ ನಾವು ಒಟ್ನಲ್ಲಿ ನಾವು ಕ್ಯಾರೆಫ್ಯೂಲ್ ಆಗಿ ಅಲ್ಲಿ ಓಡಾಡ್ಬೇಕ್ ಆಗಿರುತ್ತೆ. ಸ್ವಲ್ಪ ಸ್ಕಿಬ್ ಅದ್ರ್ ಸ್ಕಿಡ್ ಆದ್ರೂ ನಾವು ಹೋಗಿ ಅಲ್ಲಿ ಕೆಳಗಡೆ ಬಿಳೋ ಚಾನ್ಸ್ --